ಇದು ಕಾಸರಗೋಡು ಬಸ್ವು ಅಂತ ಬರ್ದಿದೆ.

ಇವು ಏನೋ ಓಪನಿಂಗ್ ಅನ್ಸುತ್ತೆ ಓಪನಿಂಗ್ --

ನೈಟ್ ಟೈಮ್ ಅಲ್ಲಿ ಅನ್ಸುತ್ತೆ ಇದು ಯಾವ್ದೋ ಒಂದು ಫ್ಯಾಂಕ್ಷನ್ ನಡಿ --

ದೊಡ್ಡದಾಗಿ ಕಾಣ ದೊಡ್ಡದಾಗಿ ಇದೆ ದರ್ಗ ಅಂತ ಅನ್ಸುತ್ತೆ ಆದರೆ ಇಲ್ಲಿ ಒಬ್ರುನು ಇಲ್ಲ.

ಇದು ಫಂಕ್ಷನ್‌ ಹಾಲ್‌ ಅನ್ಸತ್ತೆ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಚೇರ್ಸು ಎಲ್ಲ ಫಂಕ್ಷನ್‌ ತುಂಬ ಚೆನ್ನಾಗಿದೆ ಆದ್ರೆ ಇಲ್ಲಿ ಯಾರು ಇಲ್ಲ.

ಏರಿಯಾ ಸರ್ಕಲ್ ಅಂತ ಅನ್ಸತ್ತೆ ಸರ್ಕಲ್ ಅಲ್ಲಿ ಒಂದು --

ಇದು ರನ್ನಿಂಗ್ ರನ್ನಿಂಗ್ ಮಾಡುವ ಜಿಮ್ ಆಗಿದೆ ಇಲ್ಲೊಂದು --

ಇದು ಕ್ಲೋಸ್ ಇರವಾಗ ತೆಗ್ದ್ ಇರೋ ಫೋಟೋ .

ಈ ಚಿತ್ರದಲ್ಲಿ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡುತ್ತಿದ್ದಾನೆ ಅದು ಪ್ರಾಕ್ಟೀಸ್ ಮಾಡ್ಕೊಳಕ ಎಲ್ಲ ತಯಾರ್ ಮಾಡ್ಕೋ --

ಎಲ್ಲರು ಸಹಜವಾಗಿ ಡ್ಯಾನ್ಸ್ ಮಾಡುತ್ತಿದ್ದಾರೆ ಅನ್ಸುತ್ತೆ ಡೆಕೋರೇಷನ್ ಇದೊಂದು ಕ್ಲಬ್ --